ಒಂದು ಕ್ಲಾಸ್ ರೂಮ್ ಇದೆ ಅದ್ರಲ್ಲಿ ಸಿ.ಸಿ ಕ್ಯಾಮೆರಾ ಇದೆ ಒಂದು ಲೈಟ್ ಇದೆ ಉಹ್ ಎ.ಸಿ ಇದೆ ಉಹ್ ಅಬ್ದುಲ್ ಕಲಾಂ ಫೋಟೋ ಇದೆ.

ಆಮೇಲೆ ಟೆನಿಸ್ ಆಡ್ತಿರೋ ಫೋಟೋ ಇದೆ. ಬೆಂಚ್ಗಳಿದವೆ ಬ್ಯಾಗ್ ಗಳಿದವೆ .

ಆ ಹುಡುಗಾ ಒಂಥರಾ ಗ್ರೀನ್ ಕಲರ್ ಶರ್ಟ್ ಹಾಕಿದಾನೆ ಒಂಥರಾ ನೋಡ್ತಿದ್ದಾನೆ ಅನುಕೂಲ ಚೆನ್ನಾಗಿಲ್ಲ.

ಸೈಡ್‌ ಲ್ಲಿ ಒಂದು ಬೈಕ್‌ ನಿಂತಿದೆ ಹ್ಮ್ಮ್ ಎ .ಟಿ .ಎಂ ಬೋರ್ಡ್‌ ಇದೆ ಸ್ಟೇಟ್‌ ಬ್ಯಾಂಕ್‌ ಎ .ಟಿ .ಎಂ ಬೋರ್ಡ್‌ ಇದೆ.

ಒಂದು ಬ್ಯಾಂಕ್‌ ಇದೆ ಸ್ಟೇಟ್‌ ಬ್ಯಾಂಕು ಸ್ಟೇಟ ಸ್ಟೇಟ್ ಬ್ಯಾಂಕ್ ಆಫ್‌ ಇಂಡಿಯಾ ಬೋರ್ಡ್‌ ಇದೆ ಈ ಕಡೆ ಸೈಡ್‌ ಅಲ್ ಆಟೋ ನಿಂತಿದೆ ಆ ಕಡೆ ಸೈಡ್‌ ಅಲ್ ಬೈಕ್‌ ಗೊಳ್ ನಿಂತಿದಾವೆ ಅಲ್ ಅಂಗಡಿಗಳು ಇದಾವೆ.